ಈ ಚಿತ್ರದಾಗ ಒಂದು ದರ್ಗಾದ ಒಂದು ಬಾಗಿಲು ತೆಗೆದಿದ್ದು ಓಪನ್ ಇದ್ದಿದ್ದು ಅಯ್ತಿ ಮತ್ತು ಬಟ್ಲರ್ ಹೋಂ ಇದು ಅಯ್ತಿ ಮತ್ತು ಎಂ_ಆರ್ಎ_ಸ್ ಮತ್ತೊ ಒಂದು ಅಂಗಡಿ ಅಯ್ತಿ.

ಈ ಚಿತ್ರದಾಗ ಮತ್ತು ಅನೇಕ ರೀತಿಯ ಸಬನಾದವು-ಸಬನಾದವು ಒಂದು ದೊಡ್ಡ ಚೈರ್ ಅಯ್ತಿ ಮತ್ತು ಒಂದು ಟೇಬಲ್ ಅಯ್ತಿ.

ಈ ಚಿತ್ರದಾಗ ಜಿಮ್ಮಿನದು ಒಂದು ಚಿತ್ರ ಆಯ್ತು ಇಲ್ಲಿ ಜಿಮ್ಮ ಮಾಡಲತರ ಮನುಷ್ಯರು ಮತ್ತು ಅನೇಕ ಜಿಮ್ ಇದವು ಜಿಮ್ಮಿನ ಮತ್ತು ಇದು ಇದವು.

ಈ ಚಿತ್ರದಲ್ಲಿ ನಮಗೆ ಗುಡ್ಡ ಬೆಟ್ಟದ ಚಿತ್ರ ಕಾಣಿಸುತ್ತಿದೆ ಬೆಟ್ಟವು ಹಸಿರು ಹಸಿರಾಗಿ ಕಂಗೊಳಿಸುತ್ತಿದೆ.

ಈ ಚಿತ್ರದಾಗ ಒಂದು ಬೌದ್ದನ ಮೂರ್ತಿ ಅಯ್ತಿ ಬೌದ್ದನ ಮೂರ್ತಿ ಮತ್ತು ಒಂದು ಬಳಷ್ಟು ತಳಗ ಹೂವಿನ ಅಲಂಕಾರ ದಾಯಿತಿ.

ಈ ಚಿತ್ರದಾಗ ನಮಗ ಬೌದ್ದ ದೇವಾಲಯ ಕಾಣಿಸುತ್ತಿದೆ ಇಲ್ಲಿ ಬೌದ್ದರು ಹೋಗುತ್ತಾರೆ.

ಬೌದ್ದರು ಹೋಗಿ ಕುಂದುರುತ್ತಾರೆ ಮತ್ತು ನಿಂದುರುತ್ತಾರೆ ಊಟ ಮಾಡಿ ಹೋಗುತ್ತಾರೆ ದೇವಾಲಯದ ಮೂರ್ತಿ ತುಂಬಾ ಚನ್ನಾಗಿದೆ ಮತ್ತು ಅತ್ಯಂತ --

ಇದು ಕೂಡ ಒಂದು ದೇವರ ದರ್ಶನದ ಒಂದು ಚಿತ್ರದ ಆಗಿದೆ ಇಲ್ಲಿ ದೇವರ ಗುಡಿಯ ಚಿತ್ರ ಇದೆ.

ಮತ್ ಒಂದು ಟೇಬಲ್ ಅಯ್ತಿ ಒಂದು ಕುರ್ಚಿ ಅಯ್ತಿ ಒಂದು ಫ್ಯಾನ್ ಅಯ್ತಿ ಆ ಫ್ಯಾನ್ ತೀರಗತಿಲ್ಲಾ.

ಈ ಚಿತ್ರದಾಗೆ ಮತ್ತೊಂದು ಡ್ಯಾಮ್ ಚಿತ್ರ ಐತೆ ಡ್ಯಾಮ್ ಅನ್ನೋದು ಸೇತುವೆ ಚಿತ್ರ ಇದೆ ಸೇತುವೆ ಕಟ್ಟಕ್ ನೀರಿರಬೇಕು ನೀರಿಲ್ಲ ಅಂದ್ರೆ ಕಟ್ಟಕ್ಕಾಗಲ್ಲ.

ದೊಡ್ಡ ಭೂಮಿ ಐತೆ ಮತ್ತು ಆಕಾಶದಾಗ ನೋಡಿ ಚಿತ್ರ ಕಾಣಿಸ್ತಾ ಇದೆ ಮತ್ತು ಮತ್ತು ಮೋಡ ಬಿಡಿ ಐತಿ ಮೋಡದಂಗೈತಿ ಮಸ್ತ್ ಇದೆ.

ಈಚೆ ಚೀರದಾಗ ಒಬ್ಬವ ಗುಡ್ಡ ಗುಡ್ಡದ ಕಡೆ ನೋಡಕೋತಿರತನ ಹೈವೇ ರೋಡ್ ಮ್ಯಾಗ ದಂಡಿ ನಿಂತಾನ ಹೈವೇ ರೋಡ್ ಐತಿ.